ಈ ಚಿತ್ರವನ್ನು ನೋಡಬಹುದು ಈ ಚಿತ್ರದಲ್ಲಿ ನಿಮಗೆ ಗ್ಯಾರೇಜಿ ನಲ್ಲಿ ಕಾರ ನ್ನು ರಿಪೇರಿ ಮಾಡಲು ತೆರದು ಇಟ್ಟಿದ್ದಾರೆ.

ಇಲ್ಲಿ ಕೆಳಗಡೆ ಎರಡು ಟೈರ್ ಗಳು ಇವೆ ಹಾಗೆ ಕಾರ ನ್ನು ರಿಪೇರಿ ಮಾಡಲು ಸ್ಪಾನ್ನೆರ್ ಹಾಗೂ ಟೂಲ್ಸ್ ಗಳನ್ನೂ ನೋಡಬಹುದು ನೀವು.

ಈ ಚಿತ್ರದಲ್ಲಿ ನೀವು ನೋಡುತ್ತಿರುವುದು ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಲಾಗಿರುವ ಶಿಲೆಗಳು ಈ ಶಿಲೆಗಳಿಗೆ ತುಂಬಾ ಇತಿಹಾಸವಿದೆ ರಾಜ ಮಹಾರಾಜರ ಕಾಲದಿಂದಲೂ ಈ ತರ ಶಿಲೆಗಳನ್ನು ಕೆತ್ತುತ್ತಾರೆ.

ಇದಕ್ಕೆ ತುಂಬಾ ಅರ್ಥಗರ್ಭಿತವಾದ ಸಂದೇಶಗಳು ಹೊಂದಿರುತ್ತವೆ.

ಈ ಚಿತ್ರವನ್ನು ನೋಡಬಹುದು ಇದು ಒಂದು ಚಿಕ್ಕ ಕಟಿಂಗ್ ಶಾಪ್ ಆಗಿದೆ ಹಾಗೂ ಇಲ್ಲಿ ಒಬ್ಬ ವ್ಯಕ್ತಿಯು ಕಟ್ಟಿಂಗ್ ಮಾಡಿಸಿಕೊಳ್ಳುತ್ತಿದ್ದಾನೆ ಹಾಗೂ ಅಂಗಡಿಯ ಮಾಲಿಕನು ಅವನಿಗೆ ಕಟ್ಟಿಂಗ್ ಮಾಡುತ್ತಿದ್ದಾನೆ ಹಾಗೂ ಗಡ್ಡವನ್ನು ಸೆಟ್ ಮಾಡುತ್ತಿದ್ದಾನೆ.